ಕ್ರಿಸ್ಟಿಯಾನ್ಸ್ ಅವರು ಹೋಗಿ ಇಲ್ಲಿ ಪ್ರೇಯರ್ ಮಾಡುತ್ತಾರೆ ನೋಡಕೆ ತುಂಬಾ ಚೆನ್ನಾಗಿ ಇದೆ.

ನೋಡಕ್ಕೆ ತುಂಬಾ ಚೆನ್ನಾಗಿದೆ ಈ ಜಾಗ.

ಹ್ಮ್ ನೀವು ಈ ದ್ರಶ್ಯ ಅಲ್ಲಿ ನೋಡಬಹುದು--